ಹೌದು ಏನು join ಆಗ್ಲಿಕ್ಕೆ ಉಂಟ ನಿನ್ಗೆ. ಹೌದು join ಆಗ್ಬೇಕು ಅಂತ ಇದ್ದೇನೆ.

ಅದೇ ಹತ್ರದಲ್ಲಿ ಇದ್ದದ್ದೇ join ಆಗ್ಬೇಕು ತುಂಬ ದೂರ ಆದ್ರೆ ಸುಮ್ನೆ petrol waste ಆಗ್ತದೆ.

Join ಈಗ next month ಇಂದ ಆಗ್ಬೇಕಂತ ಇದ್ದೇನೆ.

ಹಾ ಹೌ~ ಎಷ್ಟಲ್ಲಿ fees ನೀನ್ ಹೋಗೋದು?

Fees ಆ ಅಲ್ಲಿ ಎರಡು ಸಾವಿರ ಮಾರೆ starting ಎರಡು ಸಾವಿರ ಮತ್ತೆ month ಗೆ one thousand .

ಹಾ ಹಾ ಅಂದ್ರೆ ಅದ್ರಲ್ಲಿ one thousand deposit ಆ ಅವ್ರದ್ದು advance ?

ಹಾ ಹಾ ಹಾ ಹಾ ಮತ್ತೆ ಹೇಗೆ ಅಲ್ಲಿ ಒಳ್ಳೇದಾಗ್ತದ gym ಮಾಡ್ಲಿಕ್ಕೆ?

ಹಾ ಎಲ್ಲಿ ಅದು ಮಣಿಪಾಲದಲ್ಲಿ?

ಮಣಿಪಾಲದಲ್ಲಿ ಅದೂ canara mall ಉಂಟಲ್ಲ.

ಹಾ ಹಾ ಹಾ ಹೇಗೆ trainer ಎಲ್ಲ ಇದ್ದಾರಾ ಅಲ್ಲಿ?

Trainer ಎಲ್ಲ ಹಾ ಇದ್ದಾರೆ ಇದ್ದಾರೆ.

Trainer .

ಅದು ಅವ್ರು payment ಹೇಳಿದಾಗೆ ಅಂದ್ರೆ ನಿಂಗೆ ಎಷ್ಟು ದಿನಕ್ಕೆ ಅಂತ month ಗೆ ಆದ್ರೆ ಅವ್ರೇಳ್ತಾರೆ payment ನಾಕ್ ಸಾವಿರ ಐದು ಸಾವಿರ ಇರ್ತದೆ ಅವ್ರದ್ದು payment .

ಅವ್ರುದಲ ಹಾ ಹಾ ಅವ್ರ್ ಎಲ್ಲ ಒಳ್ಳೆ ಹೇಳಿ ಕೊಡ್ತಾರಾ ಅವುರ್ದು.

ಹಾ ಒಳ್ಳೆ ಹೇಳಿ ಕೊಡ್ತಾರೆ ಮತ್ತೇ starting ಆಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಬಿಡುದಿಲ್ಲ ಆಡ್ಲಿಕ್ಕೆ.

ಹಾ ಹಾ ಅದು ಹೇಗೆ ಅಲ್ಲಿ ಆಟಾಡುದು ಹೇಗೆ ಅಲ್ಲಿ.

ಅದು ಒಂದೊಂದು ಉಂಟು workout ಅಂದ್ರೆ.

ಹೌದು biceps triceps ಹಾಗೆಲ್ಲ ಒಂದೊಂದು workout ಉಂಟು.

ಹಾಗೆ ಆಡ್ಲಿಕ್ಕೆ ಇರೋದು ಅದು ಅದು ಅಲ್ಲಿ ಬಂದ್ಮೇಲೆ ಅವರು ಹೇಳಿ ಕೊಡ್ತಾರೆ starting ಗೆ ನಿಂಗೆ ಆಡ್ಲಿಕ್ಕೆ ಬಿಡುದಿಲ್ಲ ಅವ್ರು ಅಂದ್ರೆ ಒಂದು ಎರಡು ವಾರ.

ಎರಡು ವಾರ ಹೀಗೆಲ್ಲ ಒಟ್ಟು ಎಲ್ಲ mix ಹೇಳಿ ಕೊಡ್ತಾರೆ ನಿನ್ಗೆ.

ಹಾ mix ಆಮೇಲೆ ದಿನಕ್ಕೆ ಒಂದೊಂದಾ?

ಹೇಗೆ ಇದು food ಎಲ್ಲ ತೊಗೊಳ್ತಿಯಾ? Food ಎಲ್ಲಾ ಅದು ಅದ್ರ ಮೇಲೆ ಅಂದ್ರೆ ಅದು ಅಂದ್ರೆ first ಗೆ ಅದ್ first ಗೆ ಅದು ಒಂದ್ first ತಿಂಗಳು ತೊಗೊಳ್ಬಾರ್ದು ಮತ್ತೆ ತೊಗೋಬೋದು .

ಹೌದಾ ಹಾ first ಗೆ ಹೀಗೆ ಕಲಿತಿರುದಲ್ಲ. ಹಾ ಹೌದ್ ಕಲಿಯುದಲ first ಗೆ ಮತ್ತೆ ತೊಗೊಳ್ಬೋದು.

ಆದ್ರೆ ಅದಕ್ಕೆ four thousand ಅದು ಒಂದು kg ಎಲ್ಲ ತೊಗೊಂಡ್ರೆ ವೇ~ loss ಆಗ್ತದೆ ಅದು.

ಅದು ತೊಗೊಂಡ್ರೆ ಒಂದು ಮೂರ್ three ಮೂರು kg ಎಲ್ಲ ತೊಗೊಳ್ಬೇಕು ಹಾಗೆ. ಹಾ ಹಾ ಹಾ ಹಾ ಹ್ಮ್ ಸರಿ ಹಾಗಾದ್ರೆ ನಾನ್ ಆಮೇಲ್ call ಮಾಡ್ತೇನೆ ಅಲ್ಲಿ ಬರುವಾಗ.

ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ಕೃಷಿ ಇಂದಲೆ ಹೆಚ್ಚಿನ ಆರ್ಥಿಕ ಸುಧಾರಣೆ ನಮ್ಮ ರಾಷ್ಟ್ರದಲ್ಲಿ ಆಗ್ತಾ ಇದೆ. ನಮ್ಮ ರಾಷ್ಟ್ರದ ಬೆನ್ನೆಲುಬೆ ರೈತ. ಕೃಷಿ ಎಂದ ಕೂಡ್ಲೇ ನಮ್ಗೆ ಅದರ ಪರ್ಯಾಯ ಪದ ನೆನಪಾಗುವುದು ರೈತನದ್ದು. ರೈತ ಅಂದ್ರೆ ಅನ್ನದಾತ. ನಮ್ಮೆಲ್ಲಾ ಸಾಮಾನ್ಯ ಜನತೆಗೆ ಅನ್ನವನ್ನು ನೀಡುವವನು ರೈತ ಅದು ಕೃಷಿಯಿಂದ ಮಾತ್ರ ಸಾಧ್ಯ. ಕೃಷಿ ಅಂತ ಹೇಳಿದ್ರೆ ಅದ್ರಲ್ಲಿ ಹಲವಾರು ವಿಧಗಳಿವೆ. ಬೇಸಾಯ ಮಾಡುವುದು, ಉತ್ಪಾದನೆ ಮಾಡುವುದು. ಬರೀ ಬೆಳೆ ಬೆಳೆಯುವುದು ಮಾತ್ರವಲ್ಲ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವುದು, ಆಹಾರ ಬೆಳೆಗಳನ್ನು ಬೆಳೆಯುವುದು. ಅವುಗಳ ವ್ಯಾಪಾರ ಮಾಡುವುದು ಎಲ್ಲವೂ ಕೃಷಿಗೆ ಸಂಬಂಧ ಪಡ್ತದೆ. ಆಹಾರ ಧಾನ್ಯಗಳನ್ನ ಬೆಳೆಯುವುದು ಅಂತ ಹೇಳಿದ್ರೆ ಭತ್ತ, ರಾಗಿ, ಗೋಧಿ, ಜೋಳ, ನವಣೆ ಇವು ನಮ್ಮ ಆಹಾರದ ಮುಖ್ಯ ಧಾನ್ಯಗಳು ಇವುಗಳನ್ನ ರೈತ ಹೊಲಗದ್ದೆಗಳಲ್ಲಿ ಬಿಸಿಲು, ಮಳೆ ಎನ್ನದೇ ಚಳಿ ಎನ್ನದೇ ಹಗಳೆನ್ನದೇ, ಇರುಳೆನ್ನದೇ ದುಡಿದು ನಮಗಾಗಿ ಉತ್ಪಾದನೆ ಮಾಡ್ತಾ ಇದ್ದಾನೆ. ನಿರಂತರವಾಗಿ ದುಡಿಯುವುದು ಅಂದ್ರೆ ರೈತನೊಬ್ಬನು ಮಾತ್ರ ನಿಸ್ವಾರ್ಥತೆಯಿಂದ ದುಡಿದು ನಮಗೆ ಆಹಾರವನ್ನು ನೀಡ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಅನ್ನದಾತ ಎಂಬ ಹೆಸರು ಸೂಕ್ತವಾಗಿದೆ. ಆಹ್ ಕೃಷಿ ಅಂತ ಹೇಳಿದ ಕೂಡಲೇ ನಾವು ಒಮ್ಮೆಲೇ ಆಹ್ ಹೋಗಿ ಹೊಲಗದ್ದೆಗಳಲ್ಲಿ ವೃತ್ತಿಯ ಜ್ಞಾನ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಹೊಲ ಗದ್ದೆಗಳನ್ನ ಉಳುಮೆ ಮಾಡಬೇಕು. ಭೂಮಿಯನ್ನ ಹಸನುಗೊಳಿಸ್ಬೇಕು ನಂತರ ಆಹ್ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಬೇಕು ನಂತರ ಅದ್ರಲ್ಲಿ ಬೀಜ ಬಿತ್ತನೆ ಮಾಡ್ಬೇಕು. ಅದು ಎಲ್ಲ ಕಾಲದಲ್ಲಿಯೂ ಸಾಧ್ಯವಿಲ್ಲ. ಸಕಾಲವನ್ನ ನೋಡಿಕೊಂಡು ಆ ಸಂಧ~ ಸಂಧರ್ಭದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಯಾವ ಮಣ್ಣಿಗೆ ಯಾವ ಬೆಳೆ ಬೆಳೆಯುವುದು ಸೂಕ್ತ ಎಂಬುವುದು ರೈತನಿಗೆ ಮಾತ್ರ ಗೊತ್ತಿರ್ತದೆ. ಯಾವ ಬೆಳೆಗೆ ಯಾವ ಗೊಬ್ಬರವನ್ನು ಬಳಸ್ಬೇಕು ಎಂಬುದನ್ನು ಕೂಡ ಅವನೇ ನಿರ್ಧರಿಸ್ ಬೇಕಾಗ್ತದೆ. ಹಾಗೆ ಯಾವುದೋ IT ಉದ್ಯೋಗಿಗಳಿಗಿಂತ ಹೆಚ್ಚು ಜ್ಞಾನ ರೈತನಲ್ಲಿ ಇರ್ಬೇಕಾಗ್ತದೆ. ಅವನ ನಿಸ್ವಾರ್ಥ ತ್ಯಾಗ ಆಹ್ ಹಾಗೂ ಪರಿಶ್ರಮದಿಂದಾಗಿ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಸಾಕಷ್ಟು ನೀರಿನ ಅವಶ್ಯಕತೆ ಕೂಡ ಇರ್ತದೆ. ಕೃಷಿ ಅಂತ ಹೇಳಿದ್ರೆ ಬೆಳೆ ಬೆಳಿಲಿಕ್ಕೆ ಈಗ ಭತ್ತಕ್ಕೆ ಹೆಚ್ಚು ನೀರು ಬೇಕಾಗ್ತದೆ ಹಾಗೆ ಅಂತ ರಾಗಿ ಜೋಳಗಳಿಗೆ ಹೆಚ್ಚು ನೀರು ಬೇಕಾಗುವುದಿಲ್ಲ. ಹಾಗೆ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬೆಳೆಯನ್ನ ರೈತ ಬೆಳಿಬೇಕಾಗ್ತದೆ. ಅಷ್ಟೇ ಅಲ್ಲ ಇನ್ನು ಆಹಾರ ಧಾನ್ಯಗಳನ್ನ ಈಗ ನಾನ್ ನಿಮಗೆ ತಿಳಿಸಿದ್ದೇನೆ. ಇನ್ನು ವಾಣಿಜ್ಯ ಬೆಳೆಗಳನ್ನ ನೋಡುದಾದ್ರೆ ಕಬ್ಬು, ಅಡಿಕೆ, ತೆಂಗು ಮತ್ತೆ ಹೊಗೆಸೊಪ್ಪು ವಿವಿಧ ಧಾನ್ಯಗಳು ಇವುಗಳನ್ನೆಲ್ಲ ಬೆಳಿತಾನೆ. ಬೆಳೆ, ಎಣ್ಣೆ ಕಾಳುಗಳು, ಹತ್ತಿ ಮುಂತಾದ ಬೆಳೆಯನ್ನು ವಾಣಿಜ್ಯ ಬೆಳೆಗಳು ಅಂತ ಕರಿತಾರೆ. ಇವುಗಳನ್ನ ಹಣ ಸಂಪಾದನೆಗೋಸ್ಕರ ಆಹಾರಕ್ಕಾಗಿ ಅಲ್ಲ ಹಣ ಸಂಪಾದನೆಗೋಸ್ಕರ ಬೆಳೆಯುತ್ತಾರೆ. ಬಾಳೆ, ತೆಂಗು, ಅಡಿಕೆ ಇವುಗಳಿಗೆಲ್ಲ ನೀರು ಹೆಚ್ಚಿನ ಪ್ರಮಾಣದಲ್ಲಿ. ಬೇಕು ಅದೇ ರೀತಿಯಲ್ಲಿ ಬಿಸಿಲೂ ಸಹ ಬೇಕಾಗ್ತದೆ. so ಪರಿಸರವನ್ನ ನೋಡಿಕೊಂಡು ಸೂಕ್ತವಾದ ಪ್ರದೇಶದಲ್ಲಿ ಈ ಬೆಳೆಗಳನ್ನ ಬೆಳೆಯುತ್ತಾರೆ. ಕಬ್ಬು ಕಬ್ಬಿಗೆ ಸಹ ಬೇಕಾದಷ್ಟು ನೀರು ಬೇಕು ಹಾಗೆ ಅಂತ ಹೇಳಿ ಅದನ್ನ ಪೋಷಣೆ ಮಾಡದಿದ್ರೆ ಎಷ್ಟೋ ನಷ್ಟಕ್ಕೆ ಒಳಗಾಗ್ ಬಹುದು ರೈತ. ಆದ್ರಿಂದ ರೈತ ವರ್ಷವಿಡೀ ದುಡಿಯುತ್ತ ಇರ್ತಾನೆ ನಮ್ಮ ಹಾಗೆ ಬರೀ ತಿಂಗಳ ಸಂಬಳಕ್ಕೋಸ್ಕರ ಕಾಯುತ್ತ ಕುತ್ಕೊಳ್ಳುವ ವ್ಯಕ್ತಿ ಅಲ್ಲ. ಯಾವ ಸಂದರ್ಭದಲ್ಲಿ ಮಳೆ ಬರ್ಬಹುದು ಯಾವ ಸಂದರ್ಭದಲ್ಲಿ ಅಹ್ ರೋಗ ಬರ್ಬಹುದು ಬೆಳೆಗಳಿಗೆ ಅದನ್ನ ಕಾಯುತ್ತ ಕುತ್ಕೊಳ್ ಬೇಕಾದಂತ ಪರಿಸ್ಥಿತಿ ರೈತನದ್ದು. ಇತ್ತೀಚೆಗಂತೂ ಎಲ್ಲರೂ ಅಹ್ ವಿಧ್ಯಾಭ್ಯಾಸವನ್ನ ಕಲಿತು ಸುಲಭ ಉದ್ಯೋಗಗಳನ್ನ ಅವಲಂಭಿಸ್ತಾ ಇದ್ದಾರೆ ಹಾಗಾಗಿ ಕೃಷಿಯನ್ನ ಅವಲಂಭಿಸುವ ಜನರ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ. ಇದೆ ಆದರೆ ಇದರ ಪರಿಣಾಮ ಏನಾಗ್ಬಹುದು ನಮ್ಗೆ ಆಹಾರದ ಕೊರತೆ ಉಂಟಾಗ್ಬಹುದು ಆಹಾರದ ಕೊರತೆ ಉಂಟಾದ್ರೆ ಬೆಲೆ ಏರಿಕೆ ಆಗ್ತದೆ. ಆದ್ರಿಂದ ಈ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಾ ಇದ್ರೂ ಕೂಡ ಇತ್ತೀಚಿನ ಆಹ್ ಯುವ ಜನತೆ ಕೃಷಿಯನ್ನ ಕೃಷಿಯತ್ತ ಗಮನ ಹರಿಸದೇ ಇರುವುದು ವಿಷಾದನೀಯ.

ಹಾ ಚನ್ನಾಗಿದ್ದೇನಾ, ನೀನೇಗಿದ್ಯಾ?

ಆ ಊಟ ಆಯ್ತು, ಕೆಲ್ಸದಲ್ಲಿದೇನೆ. ಒಹ್ ಹೌ, ನಾನ್ ಕೂಡ ಕೆಲ್ಸದಲ್ಲಿದ್ದೆ.

ನೆನಪಾಯ್ತು, ನಮ್ಮ್ ಲಿಕಿತ್ನದ್ದು birthday ಅಲ್ವಾ ನಮ್ದು.

ಬರುವ Sunday , ನಿಂಗ್ ಗೊತ್ತಿಲ್ವಾ? ಏ ಭಾನುವಾರವಾ ನೆನಪೇ ಇರ್ಲಿಲ್ಲ.

ಓ, ನೀನ್ ನೆನಪ್ಮಾಡಿದ್ ಒಳ್ಳೆದಾಯ್ತು, ಇಲ್ಲಾಂದ್ರೆ ಆವಾ ಕುತ್ಕೊಳ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅವನೇ ನಮ್ಮೆಲ್ಲರ birthday ಗೆ gift ಕೊಟ್ಟಿದ್ದಾನೆ, surprise party ಎಲ್ಲಾ arrange ಮಾಡಿದ್ದಾನೆ. ಒಂದು ಮಾಡ್ಬೇಕಲ್ಲಾ?

ಎಂತ ಕೊಡುವ? ಕೊಡುವ ಏನ್ . ನೋಡಿ ಅವ್ನಿಗೆ main dress ಅಂದ್ರೆ ತುಂಬಾ ಇಷ್ಟಾ, ಮತ್ತೇ silver bracelet ಅಂದ್ರೆ ಇಷ್ಟ ಅವ್ನ್ಗೆ. ಹೌದಾ ಅಂಗಿ ಬೇಕಲ್ಲಾ, ಅಂಗೀ ಎಲ್ಲಿ ಆ ಎಲ್ಲಿಯಾ ಮಂಗಳೂರ್ಗ್ ಹೋಗ್ಬೇಕು, ಅಲ್ಲೀ ತುಂಬಾ ಒಳ್ಳೆಯ ಸಿಗ್ತದಂತೆ ತುಂಬಾ.

ಹೌದೌದು, city centre ಅಲ್ಲಿ purchase ಮಾಡುವ, Bangalore.

ಹೌದು ಬರುವ ಭಾನ್ವಾರ, time ಕೂಡ ಇಲ್ಲ.

ಕೆಲ್ಸ ಇದೆ ನಂಗೆ ಕೂಡ.

Online ಅಲ್ಲಿ ಮೊದ್ಲೇ ಇದ್ ಮಾಡ್ಬೋದಿತ್ತು, online ಅಲ್ಲಿ ಆದ್ರೆ ಗೊತ್ತು. ಅದೂ ಬರ್ವಾಗ ಇನ್ನು ತುಂಬಾ ಸಮಯ .

ಹೌದೌದು, ಏ ಆ ಪರ್ವಾಗಿಲ್ಲ, ನಾವು ಯಾವಾಗ ಶನಿವಾರ ಸಂಜೆ ಹೋಗುವ. ಹೌದೌದು, ನೀನ್ free ಮಾಡ್ಕೋ ಆಯ್ತಾ? ಹಾ ಸಂಜೆ free ಇದ್ದೇನೆ.

ಮತ್ತೇ ಹ್ಮ್, ಮತ್ತೇ cake cutting ಒಂದು ಮಾಡ್ವ?

ಹಾ okay ಅಲ್ಲೇ ಮಾಡುವ. ಅಲ್ಲೇ ಅವರೇ ಎಲ್ಲಾ ಮಾಡಿ ಕೊಡ್ತರೆ ready , ನಾವ್ ತಂದ್ರೆ ಆಯ್ತು . ಆಗ್ತಾದಲ್ಲಾ ಮನೆ ಅವಂದು.

ಮನೆ ದೂರ ಆಗ್ತದೆ, ಇಲ್ಲಾಂದ್ರೆ, ಮತ್ತೇ ಅವ್ರ್ ಬರ್ತಾರಾ? ನಿನ್ನ friends , ಗೆಳೆಯರು? ಹೌದೌದು, ಗೌರವ್‌ ಅವ್ರೆಲ್ಲ ಬರ್ತಾರೆ.

ಹಾ ಅವ್ರೆಲ್ಲ ಬರ್ಲಿ, ನೋಡ್ವ ಹಾ.

ಇಲ್ಲಲ್ಲ surprise ಆಗಿಡ್ಬೇಕು. ಅದೆ ಅದೆ, ನೀನು ಹೇಗಾದ್ರು ಕರಿ.

ಅವನೊಂದು ಏನಾದ್ರೂ ಒಂದು incident , create ಮಾಡಬೇಕ್ ಅಲ್ಲಾ, create ಮಾಡ್ಬೇಕಲ್ಲಾ? ಹೌದೌದು, ಅದು ಏನ್ ಆದ್ರು, ಅದು ಗೌರವ್‌ ಹತ್ರ ಕೇಳುವಾ ಆವಾ ಆದ್ರೆ ಕರ್ಕೊಂಡ್ ಬರ್ತನೆ ಹೇಗಾದ್ರು, ಅವನನ್ನು ಮಂಗ ಮಾಡಿ. ಅವ್ನು close ಅಲ್ಲಾ, ನಮ್ಗಿಂತ close ಅವನು.

Bracelet ನೋಡುವಾ, ನಾನು ಕೂಡ dress code ನಾ ನಾನು ಅಂದ್ರೆ ನಾವ್ ನಾನ್ ಒಂದ್ pair , ನೀನ್ ಒಂದ್ pair ಕೊಡುದಾ? ಅಲ್ಲಾಂದ್ರೆ ಒಟ್ಟು share. ಒಟ್ಟಿಗೆ ಎಲ್ಲಾ ಆ ಒಬ್ಬೊಬರು ಕೂಡಿಟ್ಟು ಕೊಡುವವಾ ಅಂತ. Bracelet ಕೊಡ್ವಾ ಅಂತ?